ಅವರೊಂದಿಗೆ ಪ್ರವಾಸ ಅಥವಾ ಅವರೊಂದಿಗೆ ಹಬ್ಬ ಆಚರಣೆ. ಹುಟ್ಟು ಹಬ್ಬ ಆಚರಣೆ ಪರೀಕ್ಷೆ ಮತ್ತು ಇಂಥ ಹಲವಾರು ಕ್ಷಣಗಳು ನಮ್ಗೆ ಒಮ್ಮೆ ಕೂಡ ಮರೆಯಲು ಸಾಧ್ಯ ಇಲ್ಲ. ಪರೀಕ್ಷೆಯನ್ನೇ ಹೇಳ್ಬಹುದು . ಈಗ ಪರೀಕ್ಷೆಯಲ್ಲಿ ಅವರವರು ಈಗ ಪರೀಕ್ಷೆಗಳಿಗೆ ತಯಾರಿ. ಅವರ ಒಂದ್~ ಅವರೊಟ್ಟಿಗೆ ಕೂತು ನಾವು ಹೇಳ್ಬಹುದು ಅಂದ್ರೆ ಹೆಚ್ಚಿನ ಪದಗಳು ಆಂಗ್ಲದಲ್ಲೇ ಇರ್ಬಹುದು. ಅಂದ್ರೆ ಪರೀಕ್ಷೆಗೆ ನಾವು ತಯಾರಿ ಒಟ್ಟಿಗೆ ಗುಂಪಾಗಿ ಕೂತು ಕಲಿತದ್ದು. Class ನಲ್ಲಿ ಹರಟೆ ಹೊಡೆದದ್ದು. ಅಂದ್ರೆ ಕೆಲವು ಅಧ್ಯಾಪಕರನ್ನು ಅಧ್ಯಾಪಕರೊಂದಿಗೆ ಸೇರಿ ಪರೀಕ್ಷೆಗೆ ಚರ್ಚಿಸಿದ್ದು. ಇಂತಹ ಹಲವಾರು ಕ್ಷಣಗಳು ಇರ್ತದೆ. ಹಾಗೆಯೇ ಹೇಳಿದ್ರೆ ಹಬ್ಬ ಆಚರಣೆಗಳು. ಹಬ್ಬ ಆಚರಣೆಗಳು ಅಂದ್ರೆ ದೀಪಾವಳಿ ಆಗಿರ್ಬಹುದು. ಹೋಳಿ ಆಚರಣೆ ಆಗಿರ್ಬಹುದು ಅಥವಾ ಇನ್~ ಇನ್~ ಓಣಂ ಅಂದ್ರೆ ನಮ್ಮ ಇದು ಕೇರಳ ಭಾಗದಲ್ಲಿ ಆದ್ರೆ ಓಣಂ. ಓಣಂ ಆಚರಣೆ. ಓಣಂ ಆಚರಣೆಗೆ ಹೂವಿನ ರಂಗೋಲಿ ಮತ್ತೆ ಹಲವಾರು ಭಕ್ಷ್ಯಗಳು ಇವುಗಳನ್ನು ಒಟ್ಟಿಗೆ ತಯಾರಿಸಿದ್ದು ಸವಿದದ್ದು ಆಚರಿಸಿದ್ದು ಎಲ್ಲಾ ಕೂಡ ಇದೆ. ಅಂತಹ ಅದು ಮಾತ್ರವಲ್ಲದೇ ಪದಿ ಅಂದ್ರೆ ಒಂದು canteen ಅದು ನೆನಪಿರಬಹುದು ಅಲ್ಲಿ ಆದ ನೆನಪುಗಳು ಕೂಡ ಒಮ್ಮೆ ಕೂಡ ಮರೆಯಲು ಸಾಧ್ಯವಿಲ್ಲ. ಅಂದರೆ ಅಲ್ಲಿ ಹಲವಾರು ಹಾಸ್ಯ ಘಟನೆಗಳು ನಡೆದಿದ್ದೇ ಹೆಚ್ಚು. ಅದು ಮತ್ತೊಂದು ಹೇಳಿದ್ರೆ ಪ್ರವಾಸ. ಪ್ರವಾಸದಲ್ಲಿ ಹೋಗುವಾಗ ಅದಕ್ಕೆ ಅದಕ್ಕೆ ಮಾಡಿದ ತಯಾರಿ. ಅಲ್ಲಿಗೆ ಅಲ್ಲಿಗೆ ಹಾ ಈಗ ಒಂದೊಂದ್ ಕ್ಷಣಗಳು. ನಾವು ಉತ್ತಮವಾಗಿ ಸಂತೋಷವಾಗಿ ಕಲ್ತದ್ದು. ಗೆಳೆಯರೊಂದಿಗೆ ಹರಟೆ ಹೊಡೆದದ್ದು. ಪ್ರವಾಸ ಹೋಗುವಾಗ ಒಂದೊಂದ್ ಕ್ಷಣ ಒಂದೊಂದ್ ಸ್ಥಳದಲ್ಲಿ ಒಂದೊಂದು ರೀತಿಯ ಅನುಭವಗಳು. ಇವುಗಳನ್ನು ಹಂಚಿಕೊಂಡು ಕೊನೇಯ ದಿನ college ಇನ ಕೊನೇಯ ದಿನ ಅಂದರೆ ಬೀಳ್ಕೊಡುಗೆಯ ದಿನ .

ಈ ಎಲ್ಲಾ ಘಟನೆಗಳನ್ನು ಮೂರು ವರ್ಷದ college ಜೀವನದ ಘಟನೆಗಳನ್ನು ನೆನಪು ಹಾಕಿಕೊಂಡು ಗೆಳೆಯರನ್ನು ಬೀಳ್ಕೊಡುವಾಗ ಆದ ಒಂದ್~ ಅದೊಂದು ದುಃಖದ ಕ್ಷಣ ಅಂತ ಹೇಳಬಹುದು. ಒಮ್ಮೆಗೂ ಮರೆಯಲಾಗದ ಸಿಹಿ ಕಹಿ ನೆನಪುಗಳು ಅವರೊಂದಿಗೆ ಕೂತು ಹರಟೆ ಹೊಡೆದಿದ್ದಾಗಲಿ ಅವರೊಂದಿಗೆ ಜಗಳವಾಡಿದ್ದಾಗಲಿ ಅವರನ್ನು ಟೀಕಿಸಿಗಿದ್ದಾಗಲಿ. ಯಾವುದೇ ಆಗಲಿ ಆ ಒಂದು ಎಲ್ಲಾ ಘಟನೆಗಳು ಒಮ್ಮೆಗೇ ಮೆಲುಕು ಹಾಕುವಂತಹ ಒಂದು ಸ್ಥ~ ಒಂದು ಕ್ಷಣವಾಗಿದೆ. ಬೀಳ್ಕೊಡುಗೆ. ಅದು ಅಂತಹ ಎಲ್ಲಾ ಕ್ಷಣಗಳನ್ನು ತುಂಬಿದ ಒಂದು ಜೀವನವಾಗಿದೆ. college ಜೀವನ.

Hello ಆಹ್ ನಾನ್ ರೇಖಾ ಅಂತ ಹೇಳಿ ತಮ್ ಹೆಸರಿ? ಆಹ್ ಅಂಬರೀಷ ರಿ ಮಾತಾಡೋದು. ಹೌದಾ ಹ್ಮ್ ಹೇಗಿದಿರಿ? ಅರಾಮ್ ಅದೇವ್ ನೋಡ್ರಿ ಏನ್ ಮಾಡಾತೇರಿ? ನಾವು ಅರಾಮ್ ಅದೇವ್ ನೋಡ್ರಿ.

ಆಹ್ ಕೂತಿದ್ದುರಿ ಇನ್ನೆನ ಸಂಜೀಕ್ walking ಹೋಗ್ಬೇಕ್ ಅಂತ್ ಹೇಳಿ.

ಆಹ್ ಹವಾ ಬಾಳ ಶೆಕೆ ಇತ್ತಲ್ಲಾ ಇವತ್ತ. ಹೌದಾ ನಮ್ಮಲ್ಲೇ ಮೋಡ ಕವಿದ ವಾತಾವರಣ ಐತ್ರಿ. ಅಹ್ ನಮ್ಮಲ್ಲಿನು ಹಂಗ ಐತಿ ಮೋಡ ಕವಿದ ವಾತಾವರಣ ಐತಿ ಇಲ್ಲಿವರ್ಗು ಬಾಳ ಬಿಸಲ್ ಇತ್ತು ಹೊರಗ ಹೋಗಾಕಾಗ್ಲಿಲ್ಲಾ ಈಗ ಸ್ವಪ್ಪ ಅಡ್ಯಾಡಿ ಬಂದ್ರ ಅಹ್ ಸ್ವಪ್ ಗಾಳಿ ಇರ್ತೆತಿಲ್ಲಾ ಸಂಜೀಕ್ ಸೂಸ್ ಗಾಳಿ ಬಿಟ್ಟಿರ್ತೆತಿ .

ಅಹ್ ಸ್ವಪ್ಪ ಅಹ್ ಒಂದ್ ಸ್ವಪ್ಪ ಅಡ್ಯಾಡಿ ಬಂದ್ರ ರಾತ್ರಿ ಅರಾಮಂಗ ನಿದ್ದಿ ಬರ್ತಾವ . ಆಹ್ ಆಹ್ ನೀವ್ ಅಡ್ಯಾಡಾಕ್ ಹೋಗ್ತಿರಾ? ಅಹ್ walking ಹೋಗೋದ್ರಿ evening ಆ.

ಒಬ್ರ ಹೋಗೋದಾ? ಒಬ್ರ ಹೋಗ್ತಿರಾ? ಮಕ್ಳ ಈಗ ಮಕ್ಳಿಗೆಲ್ಲಾ holidays ಅಲ್ಲಾ ಮಕ್ಳ ಕರ್ಕೊಂಡ್ ground ನ್ಯಾಗ ಆಟಾ ಆಡ್ಸ್ಕೊಂಡು.

ನಾವು ಅಲ್ಲೆ ಒಂದ್ ನಾಕ್ ಸುತ್ತ ಹಾಕಿ ಆಮೇಲೆ ಮನಿಗ್ ಬರೋದ್. ಬಿಸ್ಲೊಳಗೆಲ್ಲಾ ಮದ್ಯಾಹ್ನ ಮಲ್ಗಿ ಬಿಟ್ಟಿರ್ತಿವಿ ರಾತ್ರಿ ಬೇಗ ನಿದ್ದಿ ಬರಾಂಗಿಲ್ಲಾ. ಹವಾಮಾನ ತುಂಬಾ change ಆಗೆತ್ರಿಪಾ. ಅಹ್ ಅದ್ಕ ಹ್ಮ್ . ಬೆಳೆಗ್ಗೆಯಿಂದ ಮಧ್ಯಾಹ್ನ ಮೂರ್ ಗಂಟೆವರೆಗುನು ಬಿ~ ತುಂಬಾ ಬಿಸಲ್ ಇರುತ್ರಿ.

ಮೂರ್ ಗಂಟೆ, ನಾಕ್ ಗಂಟೆ ಆತ್ ಮೂರ್ ನಾಕ್ ಗಂಟೆ ದಾಟಿದ್ ನಂತರ.

ಸಿಕ್ಕಾಪಟ್ಟೆ ಮಳಿ ಆಗಾತೆತ್ರಿ ನಮ್ಮ side . ನಮ್ side ಮಳಿನ ಆಗಿಲ್ಲಾ ಒಂದ್ ಸ್ವಲ್ಪು ಮಳಿನ ಆಗಿಲ್ಲಾ. ಆದ್ರ ಬಿಸಲ್ ಅಂದ್ರ ಏನು ಹೊರಗ್ ಹೋಗಂಗಿಲ್ಲ ತರಿಗೆ ತಲಿ ತಿರಗಿ ಬೀಳ್ಬೇಕ್ ಆ ಪರಿ ಬಿಸಲ್ ಐತಿ. ಅಹ್ ಸಂಜೀಕ್ ಒಂದ್ ಸ್ವಪ್ಪ ಗಾಳಿ ಬಿಡ್ತೇತಿಲಾ ಅವಾಗ್ ಚಲೋ ಅನಸ್ತೆತಿ ನಮಗ್. ಮಧ್ಯಾಹ್ನ ಬಿಸ್ಲಿಗೆ ಮಲಗಿ ಬಿಟ್ಟಿರ್ತಿವಿ . ಇವಾಗ evening ಅಡ್ಯಾಡಿ ಬಂದ್ರ ಸ್ವಪ್ಪ ಸುಸ್ತ ಅನಸಿ ರಾತ್ರಿ ಲಘು ನಿದ್ದಿ ಬರ್ತಾವ . ಹೌದ್ ನಮ್ಮಲ್ಲಿ ಮಳೆ ಬಾಳ ಐತ್ರಿ. ಹ್ಮ್ . ಈ ವಾತಾವರಣಕ್ಕ co~ coldness ಆಗಿ ನೆಗಡಿ ಕೆಮ್ಮು ಜಾಸ್ತಿ ರಿ.

ಅದ್ ಹೆಂಗ ಹವಾ change ಆಕ್ಕೇತಿ ಅಲ್ರಿ ಹಂಗ ಒಂದ್ ಒಂದೊಂದಕ್ಕ ಹವಕ್ಕು ಒಂದೊಂದ್ climate change ಆದಾಗ್ ಒಂದೊಂದ್ ಸಾರಿನು ಒಂದೊಂದ್ ತರಾ ಜ್ವರಾ, ನೆಗಡಿ ಅವ್ ಬಂದ ಬಿಡ್ತಾವ . ಬೆಸ್ಗಿ start ಆದ್ ತಕ್ಷಣ ಒಂದ್ ಸಲಾ ಒಮ್ಮಿ ಬರ್ತೆತಿ. ಆಮೇಲೆ ಮಳೆಗಾಲ start ಆದಿಂದ ಅವಾಗೊಂದ್ ತರಾ ಬರ್ತೆತಿ ಈಗ body ಯೊಳಗ heat ಜಾಸ್ತಿ ಆಗಿ ಇಗೊಂದ್ ತರಾ ನೆಗಡಿ ಬರೋದ ಬೇರೆ ಇರ್ತೆತಿ .

ಎರ್ಡು ವಾತಾವರಣಕ ಹೊಂದ್ಕೊಬೇಕ್ ಅಲ್ರಿ. ಹ್ಮ್ ಮನಷ್ಯಾ ಎಲ್ಲ ಎಲ್ಲದಕ್ಕು ಅಹ್ ಎಲ್ಲಾ ವಾತಾವರಣಕ್ಕು ಅದ್ change ಆದಂಗ change ಆಗಾಕ್ ಮತ್ತ body ಯೊಳಗ ಸ್ವಪ್ಪ ಹೆಚ್ಚು ಕಡಿಮಿ ಹೆಚ್ಚು ಕಡಿಮಿ ಆಕ್ಕೇತಿ. ಹೌದ ಹೌದ ಮತ್ತೆ ರೇಖಾ ಅವ್ರೆ? ಏನ್ ಮಾಡಾತೇರಿ? ಅದ ಮಕ್ಕಳ್ನ ಆಟಾ ಆಡಸ್ಕೊಂತ ಇವಗೆಲ್ಲಾ holidays ಅಲ್ಲಾ ಮಕ್ಳಿಗೆ ಎರ್ಡ್ ತಿಂಗಳ.

ಬಿಸಲ್ ಬೇಸಿಗೆ ಕಾಲ ಅಲ್ಲಾ ಬಿಸಲ್ ಇರೋದನ್ನ ಇಲ್ಲಿ .

ಈಗ ಅಂದ್ರ ಇಲ್ಲಾ ಈಗ ಒಂದ್ ಸ್ವಪ್ಪ ಮಳಿ ಬರೋಹಾಗ್ ಆಗೇತಿ ಮಳಿ ಬರೋ ಹಾಗ ಆಗೇತ್ರಿ ಈಗ.

ಅಹ್ ಬಿಸಲ್ ಏನ್ ಇಲ್ಲಾ ಈಗ ಇವಾಗ್ ಅರಾಮ್ ಅಡ್ಯಾಡ್ಬಹುದ ಆತರಾ ಐತಿ. ಹೌದ ಯಾವುರ್ ಅಲ್ರೀ ಇರೋದ್ ಈಗ? ನಮ್ದ ಹುಬ್ಳಿ ರಿ ನಿಮ್ದ? ನಾವು ಹುಬ್ಳಿ ಯಾವ್ರ ಅದೇವ್ರಿ.

ಹ್ಮ್ ಹುಬ್ಳಿಯಲ್ಲಿ ಏನ proper ಹುಬ್ಳಿನಾ ಅಥವಾ? ನಾವ ಇಲ್ಲೆ ಕೆಲ್ಸದ್ ಮ್ಯಾಲ ಬಂದ್ ಉಳ್ಕೊಂಡೆವ್ರಿ ಹುಬ್ಳಿಯೊಳಗ ನಾವ್ proper ಸೌದತ್ತಿ. ಸೌದತ್ತಿ ನಮ್ಮ district ದಾವ್ರ ಬಿಡ್ರಿ. ಹ್ಮ್ ನಿಮ್ದ ಯಾವೂರಿ?

ಹ್ಮ್ ಹ್ಮ್ ನಾವ್ ದಾ~ ನನ್~ ನಂದ್ ತಾಯಿ ಮನಿ ಧಾರವಾಡ್ ನಾವು ಧಾರವಾಡ್ ದವ್ರ ನಮ್ ಮನಿಯವ್ರ ಸೌದತ್ತಿಯವರ್ ನಾವ್ ಇಲ್ಲಿ ಕೆಲ್ಸದ್ ಮೇಲ ಬಂದ್ ಉಳ್ಕೊಂಡೆವಿ. ಓಹೋ marriage ಆಗೇತಿ ಏನ್ರೀ ನಿಮ್ದ? . ಹ್ಮ್ ನಮ್ಗ ಇದ ಏನ್ ಅಹ್ change ಅನ್ಸಂಗಿಲ್ಲಾ ಹುಬ್ಳಿ ಧಾರವಾಡ ಇಲ್ಲೆ ಇದ್ದು .

ನಡಿತೆತ್ರಿ ಮತ್ತೆ ಮಳಿ ಅದು ನಿನ್ನೆ ಮೊನ್ನೆ . ಇಲ್ಲಿ ಒಟ್ಟ ಈ ಸಲಾ ಮಳಿ ಅಂತು ಆಗಿಲ್ಲಾ ನಮ್ ಕಡೆ ಹಿಂಗ ಅಹ್ ಇದು ಹೋಳಿ ಹುಣ್ಣಮಿ ಆದ್ ತಕ್ಷಣ ನಾವ್ ಕಾ~ ಕಾಮದಹನ ಮಾಡ್ತೇವ್ ಅಲ್ಲಾ ಅವಾಗ್ ಮಳಿ ಆಕ್ಕೇ ಅಹ್ ಕಾಮದಹನ ಆದಿಂದ ಸ್ವಲ್ಪ. ಒಂದ್ ಸ್ವಲ್ಪ ಅರಾ ಆಕ್ಕೇತಿ. ಈ ವರ್ಷ ಅಂತು ಒಂದ್ ಹನಿನು ಅಗಿಲ್ಲಾ ನಮ್ ಹುಬ್ಳಿಯೊಳಗ ಮಳಿ. ಹೌದೇನ್ರಿ ಈಗ election ಬಂದು ಅಲ್ಲಾ ಅದಕ್ಕ ಮಳಿನು ಹೋಗೆತಿ . ಇನ್ನ ಮತ್ತ್ ಇನ್ ಮಳಿಗಾಲ ಅಂದ್ರ ಅಡ್ ಮಳಿ ನಡು ನಡು start ಆಗ್ತಾವ್ರಿ ಇನ್ನ ಆಣಿಕಲ್ಲ ಮಳಿ . ಮಳಿ ಹಂಗ ಹಂಗ ರಿ June ನಂತರ ನೋಡ್ರಿ ಮಳಿ start ಆಗೋದ್. ಹ್ಮ್ ಅಂದ್ರ ಈಗ ನಡುವ April May ಯೊಳಗ್ ಒಂದ್ ಮೂರ್ ನಾಲ್ಕ ಅಡ್ ಮಳಿ ಅಂತ ಹೇಳಿ ಆಕ್ಕಾವ ನಮ್ side . ಅಡ್ ಮಳಿ ಅಂದ್ರ ಆಣಿಕಲ್ಲ ಅವೆಲ್ಲಾ ತಗೊಂಡ್ ಮಳಿ ಆಗ್ತಾವ.

ಆವಾಗೆಲ್ಲಾ ಆಣಿಕಲ್ಲ ಬೀಳೋದ್ರಿಂದ ಈಗ ಮಾವಿನಕಾಯಿ season ಅಲ್ಲಾ ಜೋರ್ ಮಾವಿನಕಾಯೆಲ್ಲಾ ಆಕ್ಕಿರ್ತಾವ ಅವ್ ಆಣಿಕಲ್ಲ ಬಿದ್ ಬಿದ್ ಮಾವಿನಕಾಯಿಯೆಲ್ಲಾ ಕೆಟ್ ಹೊಕ್ಕಾವ್ ಈಗ. ಬ್ಯಾಸ್ಗಿಯೊಳಗ ಅಂದ್ರ ಆದ್ರು ಈಸಲಾ ಆ~ ಆಪರಿ ಏನ್ ಮಳಿನು ಆಗಿಲ್ಲಾ. ಏನು ಇಲ್ಲಾ ಈಗ ಮಳಿ ಆಗ್ಲಿಲ್ಲಾ ಅಂದ್ರ next ಮಳಿ ಮುಂದ್ ಬರುವ ಕೆಲವೊಂದ್ ಸರಿತಂಗ ಆಗಾಂಗಿಲ್ಲಾ ಹುಸಿ ಹೊಕ್ಕಾವ ಮಳಿ ಅಂತ ಹಿಂಗೆಲ್ಲಾ ಹೇಳ್ತಾರ ನಮ್ ಕಡೆ.

ಹ ನಾನು ಉಷಾರ್, ಹಾ ಮತ್ತೆ ಈಗ ಏನ್ ಮಾಡ್ತಾ ಇದ್ದೀರಾ?

ಈಗಾ exams ಎಲ್ಲ ಆಗ್ತಾದೆ college ಇಂದ, ಹಾಗೇ exams ಗೆ ಕಲಿತಾ ಇದ್ದೇನೆ, ಇನ್ನು next ಆ ಬರುವ week .

ಇದು ಎಂತ ನಿಮ್ಮದು ಕೊನೆಯ ವರ್ಷವಾ graduation ದು ಅಥ್ವಾ?

ಹ ಹೌದೌದು, ಈಗ ಇದೊಂದು ಪರೀಕ್ಷೆ ಆದ್ರೆ ಮತ್ತೆ ಮುಗೀತು.

ಹೌದಾ? ಅಹ್ ನನ್ನದು exams ಅಂತ ಹೇಳಿದ್ರೆ ನಮ್ಗೆ, ನಾನು medis ಕಲಿಯೋದ್ರಿಂದ, ನಮ್ಗೆ ವರ್ಷದಲ್ಲಿ ಅಂದ್ರೆ ಒಂದು ಬಾರಿ ಮಾತ್ರ exam ಆಗುದ್ ಈಗ ನಮಿಗೆ, ಆ ಅರ್ದ ವರ್ಷದ ಪರೀಕ್ಷೆ ಎಲ್ಲ ಇಲ್ಲ.

ಹ ಹಾಗೆ, ಅದೂಸ ನಡಿಯೊದೊಂದು July ಅಲ್ಲಿ, July ಆ end ಗೆಲ್ಲ start ಆಗ್ತದೆ, so August month ಪೂರ್ತಿ, ಆ ಪರೀಕ್ಷೆ ನಡಿತದೆ, ಮತ್ತೆ ಪುನ September ಇಂದ next ಅಹ್. ವರ್ಷದು ಅಂದ್ರೆ ಅಹ್ ಅಹ್ ಕಲಿಯುದು start ಆಗ್ತದೆ, so ಹೀಗೆನೆ.

ಹೌದಾ, ನಿಮ್ಗಾದ್ರೆ ಆಗ್ಬೋದು ಆದ್ರೆ ನಮ್ಗೆ ಹಾಗೆ ಇಲ್ಲ, ಆ ಆರು ತಿಂಗಳಿಗೆ ಎರಡು ಮೂರ್ exam ಇರುತ್ತೆ, ಅದೆಲ್ಲ attend ಮಾಡುದಂದ್ರೆ ಅಬ್ಬಾ ಸಾಕಾಗ್ತದೆ ಯಾವಗೊಂದು ಮುಗಿತದೆ ಅಂತಗ್ತದೆ,.

ಹ್ಮ್ ಹ್ಮ್ ಹ್ಮ್, ಮತ್ತೇ ನೀವ್ ಎಂತ ಮಾಡಬೇಕುಂತ ಇದ್ದೀರಿ? ಇನ್ನೂ ನೋಡ್ಬೇಕು, ಅಹ್ ಅಹ್ masters ಮಾಡುದಂತ ಇದೆ, ಹಾಗೆ ಇನ್ನು ನೋಡ್ಬೇಕು ಏನ್ ಅಂತ.

ನಾನು ಅಹ್ BCA ಮಾಡ್ತಿದ್ದೇನೆ ಈಗ, ಇನ್ನು ಅಹ್ MCA ಮಾಡ್ತೇನೆ.

ಹ ಹ ಹ, ಹಾಗೆ ನಾನ್ actually ನಂದು second PUC ಆದ್ಮೇಲೆ ಅಹ್ ಇದ್ MBBS join ಆದದ್ದು.

ಹ ಹಾಗಾಗಿ ಒಂದು ಮೂರು ಆ ಮೂರೂವರೆ ವರ್ಷ ಹತ್ರ ಹತ್ರ ಆಯ್ತು, ಅಹ್ ಈಗ ನಾಕ್ನೇ ವರ್ಷದ್ದು ಕಲೀತ ಇದ್ದೇನೆ, ನಂಗಿನ್ನು ಒಂದುವರೆ ವರ್ಷ ಉಂಟು ಮತ್ತೆ ಅಹ್, ಒಂದು ವರ್ಷ ನಮಿಗೆ. ಅಹ್ ಹೀಗೆ hospital ಗಳಿಗೆ ಹೋಗಿ ಆ ಕೆಲಸ ಮಾಡುವಾಗೆ ಉನ್ ಟು. ಹೇಗಾಗ್ತದೆ college ಎಲ್ಲಾ, ಒಳ್ಳೆ ಆಗ್ತದಾ?

ಅಂದ್ರೆ ನಮಿಗೆ ಮತ್ತೆ time ಎಂತ ಬೇರೆ ಸಿಗುದಿಲ್ಲ, ಅಹ್ ಹಾಗೆ ಈಗ Saturday Sunday ಎಂತ ಎಂತಾದ್ರೂ ಇದ್ರೆ ಆಗ ಸ್ವಲ್ಪ ಅಹ್ ನಮಿಗೆ ಬೇರೆ ನಮ್ಮದು ಬೇರೆ ಏನಾದ್ರೂ ಚಟುವಟಿಕೆಗಳಿದ್ರೆ ಅದಕ್ಕೆ ಸ್ವಲ್ಪ ಅಂದ್ರೆ ಸಮಯ ಸಿಕ್ತದೆ ಇಲ್ಲದಿದ್ರೆ. ಅದುಸ ಇಲ್ಲ, ಅಹ್ ಅಂದ್ರೆ ನಮ್ಗೆ ಯಾವಗ್ಲೂ college ಗೆ ಹೋಗಿ ಬರುದೇ ಅಹ್ ಒಂದು ಅಲ್ಲಿಗೆ ಅರ್ದ ದಿವ್ಸ ಮುಗಿತದೆ ಮತ್ತೆ, ಅಹ್ ದಿವಸಕ್ಕೆ prepare ಆಗಲಿಕ್ಕೆ ಇರ್ತದೆ, ಅದಕ್ಕೇ ಅದು ಓದ್ಲಿಕ್ಕೆ ಇರ್ತದಲ್ಲ ಜಾಸ್ತಿ ಹಾಗೆ.

ಹಾ MCA ಮಾಡಿ ಮತ್ತೆ, ಅಹ್ ನನ್ನದಾಯ್ತು.

ಅದೇ MCA ಮಾಡಿ ನೀವು next ಅಂದ್ರೆ direct job ಗೆ apply ಮಾಡ್ತೀರಾ, ಅಥ್ವಾ post graduation ಇನ್ನುಸ continue ಮಾಡ್ತೀರಾ?

ಇಲ್ಲ ಇಲ್ಲ MCA ಅಷ್ಟೇ ಮಾಡುದು, ಬೇರೆ ಮಾಡುವ plan ಅಲ್ಲಿಲ್ಲ, ಯಾಕಂದ್ರೆ BCA ನೆ ಸಾಕಂತ ಆಗಿದೆ, ಆದ್ರೆ ಈಗ ಕಾಲಿ ಆ ಇದು ಏನು bachelor's ಅಷ್ಟು value ಏನ್ ಇರುದಿಲ್ಲ ಅಲ್ವಾ? ಅದಕ್ಕೆ, ಇಲ್ಲದಿದ್ರೆ ಬೇರೆ ಯಾವ್ದಾದ್ರು course ತರ ಬರುತ್ತೆ ಆತರ ಮಾಡುದು ಅದು ಅದೇ ಒಂದೇ ಇದ್ರಲ್ಲಿ ಇರುತ್ತಲ್ಲ, ಅಂದ್ರೆ overall IT companies ಗೆ ಹೋಗ್ಲಿಕ್ಕೆ ಆಗುದಿಲ್ಲ.

ಅದಕ್ಕೆ master's ಮಾಡ್ಬೇಕಂತ ಇದ್ದೇನೆ, ಅದಷ್ಟೇ ಮತ್ತೆ ಆ ಅಷ್ಟ್ ಮಾಡಿದ್ರೆ job easily ಸಿಗುತ್ತೆ.

ಅದೇ ನಿಮ್ಮದು ಅಂದ್ರೆ ಅಹ್ ಒಳ್ಳೇದುಂಟು ಹಾಗೆ, ಅಹ್ ಅಹ್ ನಿಮ್ಮ ಅಂದ್ರೆ master's ಮಾಡಿ ನಿಮಿಗೆ ಮತ್ತೆ ಸೀದಾ ಅಹ್ job ಗೆ ಅಂದ್ರೆ ಇದ್ professional ಇದ್ರ ಹಾಗೆ ಆಯ್ತು, course ನಾಗೆ.

ಹ ಆಯ್ತಾಯ್ತು, ಸರಿ bye .

Hello ಅಮೃತ್ ಹೇಗಿದ್ದೀರಿ? ಹೇ ನಾನ್ super ಮಾರ್‍ರೇ ನೀವ್ ಹೇಗಿದ್ದೀರ? ಹಾ ನಾನ್ಸ super ಆಗಿದ್ದೇನೆ ಮತ್ತೇನು ಅಪರೂಪ call ಮಾಡಿದ್ದು? ಹೀಗೇನೆ ಮಾತಾಡುವ ಅಂತ call ಮಾಡಿದ್ದು. ಹೌದಾ ಮತ್ತೆ ಆಯ್ತ ಊಟ? ಊಟ ಇನ್ನಾಗ್ಬೇಕು ನಿಮ್ದಾಯ್ತಾ?

ಹೌದಾ ಎಂತ special ಇವತ್ತು? Special ಎಂತ ಇಲ್ಲ ಮಾಮೂಲಿ veg ಇತ್ತು ಇವತ್ತು. ಹಾ ನಮ್ಗೆಸ veg ಜ್ಜೆ.

ಹಾ ಎಲ್ಲಿ duty ಅಲ್ಲಿದ್ದೀರಾ? ಹಾ, duty ಅಲ್ಲಿದ್ದೇನೆ ಈಗ lunch break ಅಲ್ಲಾ. ಹಾ, same ಹೌದು ನಾನ್ಸ lunch ಇನ್ನಾಗ್ಬೇಕಷ್ಟೆ. Okay .

ಹೌದ್ ಹೌದು ಅದ್ last month ತಕೊಂಡದ್ದು ಎರಡ್ ತಿಂಗ್ಳಾಯ್ತು.

ಹೌದಾ ಮಾರ್‍ರೇ ನಾನ್ಸ ತಗೊಳ್ಬೇಕು ಅಂತ ಇದ್ದೇನೆ.